ಇದ್ರಲ್ಲಿ ಮನುಷ್ಯರು ಹೋಗಿ ಶರಣು ಮಾಡಿ ಬರುತ್ತಿದ್ದಾರೆ.

ಈ ಚಿತ್ರದಲ್ಲಿ ಹೀರೋ ಬ್ಯೂಟಿ ಎಂದು ಬ್ಯೂಟಿ ಪಾರ್ಲರ್ ಇದೆ.

ಈ ಚಿತ್ರದಲ್ಲಿ ಒಂದು ಇನೋವಾ ಕ್ರಿಸ್ಟನ್ ನಿಂತಿದೆ.

ಈ ಚಿತ್ರದಲ್ಲಿ ಒಂದು ಮಾಲ್ ಇದೆ ಇದರ ಮೇಲೆ ಸೋಲಾರ್ ಇದೆ.

ಇದರಲ್ಲಿ ಹುಲ್ಲು ಬಹಳಷ್ಟು ಚೆನ್ನಾಗಿ ಬೆಳೆದಿದೆ.